ಒಂದು ಫೋಟೋ ಒಂದು ಒಂದು ಹಳ್ಳಿ ವಾತಾವರಣದಲ್ಲಿದೆ.

ಅಕ್ಕ ಪಕ್ಕದಲ್ಲಿ ಟೈರ್ ಗಳು ರಾಡ್ ಪೀಸ್ ಗಳು ಬಿದ್ದಿದ್ದಾವೆ.

ಬೋಲರು ಕಾರು ಅವೆಲ್ಲಾ ದ ಟಯರ್ ಸಿಗುತ್ತವೆ.

ಅಕ್ಕ ಪಕ್ಕದಲ್ಲಿ ಕಿಟಕಿಗಳು ಜಗ್ಗಿ ಇದ್ದಾವೆ ಲೈಟಿಂಗ್ಸ್ ಇದೆ.

ಆರು ಮನ್ ಆರು ಗೊಂಬೆ ಏಳ್ ಗೊಂಬೆಗಳು --

ಸಣ್ಣ ಸಣ್ಣ ವಾದ ಗಿಡ ಸಸಿಗಳು ಇವೆ.